ಹೊಸ ಹೊಸ ಆಗಿ ಬ್ಯಾನೆರ್ ಅನ್ನು ಹಾಕಿಸಬಹುದು ಮತ್ತು ಕಲರ್ ಪ್ರಿಂಟ್ ಮಾಡಬಹುದು ಕಲರ್ ಮಾಡಬಹುದು.

ಈಗಿನ ಹುಡುಗುರು ಜಿಮ್ ನಲ್ಲಿ ಹೋಗಿ ಫೋಟೋ ತೆಕೊಳ್ಳುವುದು ಕಾಮನ್ ಆಗಿದೆ.

ಹೋಗುವುದು ಎರಡು ದಿನ ಜಿಮ್ ಹೋಗುವುದು ಮೂರ್ ದಿನ ಮನೆಗ್ ಹೋಗೋದು ಈ ರೀತಿ ಮಾಡಬಾರದು.

ನಾಗರೀಕ ಸೇವಾ ಕೇಂದ್ರ ಮತ್ತು ಹಳೆಯ ಕಚೇರಿ ಇದು.

ಪ್ರಿಯ ರೂರಲ್ ಹೆಲ್ತ್ ಕ್ಯಾಂಪ್ ಅಂತ ಇದೆ.

ಅವ್ರಿಗೆ ಯಾವುದೇ ರೀತಿ ದುಡ್ಡು ಪ್ರಾಬ್ಲಮ್ ಇಲ್ಲ --

ಈ ನೈಟ್ ಹೋಗಿ ಫುಲ್ ಪ್ರಯಾಣ ಮಾಡುತ್ತಾರೆ.

ಇದು ಅಂಗಡಿ ಇದೆ. ಅಂಗಡಿಯಲ್ಲಿ ನಾವು ಬಂದ್ ಮಾಡಬಹುದು ಬಲ್ಬ್ ಸಿಗುತ್ತದೆ ಮತ್ತು --

ನಾವ್ ನೋಡಬಹುದು ಇಲ್ಲಿ ಗ್ರಾಂಡ್ ಹೋಟೆಲ್ . ನಾನಂತು ಹೋಗಿಲ್ಲ ನನ್ ಫ್ರೆಂಡ್ಸ್ ಅವರು ಹೋಗಿದಾರೆ. ಇದು ಚೆನ್ನಾಗಿದೆ ಅಂತೆ.